ಪಾರ್ಟಿ ಅನ್ನು ಮಾಡು ಮಾಡುತ್ತಾ ಇದ್ದಾರೆ.

ಇಲ್ಲಿ ನೈಟ್ ಶೋ ನಡೀತಾ ಇದೆ.

ಕಮಲ್ ಕಮಲ್ ಎಂಬಕ ಸೋಲಾರ್ ಪ್ಲಾನೆಟ್ ಇದೆ.

ಒಂದ್ ಟೇಬಲ್ ಮ್ಯಾಗೆ ಜಗ್ ಇದೆ.

ಹಾಗು ಟೆಲಿಪೋನ್ ಇದೆ ಕನಡಿ ಇದೆ.

ಅದರ ಹಿಂದೆ ಪಡದಾ ಕೂಡ ಇದೆ.

ಹಿಂದ್ ಕೈಗಾರಿಕಾ ಸೊಸೈಟಿ ಕೇಂದ್ರ ಐ_ಟಿ_ಐ ಎಂಬ--

ಇಲ್ಲಿ ಒಂದು ದುರ್ಗಾ ಮಾತನ ಸ್ಟ್ಯಾಚು ಇದೆ.

ಒಹಳ ಹಲವಾರು ತರಹದ ಕೇಕು ಗಳು ಇವೆ.

ಇಲ್ಲಿ ಒಂದು ದೊಡ್ಡದು ಪ್ಲಾಟ್ ಇದೆ ಪ್ಲಾಟಿನಲ್ಲಿ ಕೆಲಸ ನ ನಡೀತಿದ್ದೆ.

ಇಲ್ಲಿ ಒಂದು ಜೆ_ಸಿ_ಪಿ ಒಂದು ಒಂದು ಗ ದೊಡ್ಡ ಗಾರಿಯನ್ನು ಕೆದ್ರಲಾಗಿದೆ.

ಹಾಗು ಕುರ್ಕುರೆ ಗಳು ಇಕ್ಕಿದ್ದಾರೆ ಹಲವಾರು ತರಹದ ಸಾಮಾನು ಇಕ್ಕಿದ್ದಾರೆ.

ಎಕ್ಸ_ಎಲ್ ಹಂಡ್ರೆಡ್ ಎಂಬ ರಿಸೆಪ್ಷನ್ ಯ ಒಂದ್ ಟೇಬಲ್ ಇದೆ.

ಆ ಚರ್ಚ್ ಇದೆ ಇಲ್ಲಿ ಕಾರ್ಯಕ್ರಮವನ್ನು ನಡಿತಾ ಇದೆ.